ಇದು ಒಂದು ರೋಡ್ ಅದ ಇದು ಕಬ್ಬಿಣದ ಪರದ ಅದ.

ಇವ ಮ್ಯಾತ್ತಿವ್ ತೆಳಗಿಟ್ಕೊಂಡು ಟವಲ್ ಕೊಡಿ ವ್ಯಾಯಾಮ ಮಾಡಾತನ.

ಆ ಶಾಲ್ಯಾಗ ಎರ್ಡ್ ಟೇಬಲ್ ಅವ.

ಇದರಾಗ ಎರಡ ಲೈಟ ಅವ ಎರಡು ಫ್ಯಾನ್ ಅವ.

ಈಕಡೆ ಅವ ಇಲ್ಲಿ ಶರಣು ಬನ್ನಿ ಅಂತ ಬರ್ದಿನ್ದ ಅದ.

ಇದು ಒಂದು ಬಟ್ಟೆ ದುಖಾನದ ಆದ್ಯಾನ ಕಲೆಕ್ಷನ್ ಅಂತ ನೀಲಿ ಕಲರ್ದಾಗ ಬರೆದಿದ್ದದ.

ಇದು ಒಂದ ಬ್ರಿಡ್ಜ್ ಅದ.

ಇಲ್ಲಿ ಅ ನೀರ್ ಕುಳ್ಳಿ ಹಿಡಕೊಂಡ್ ಹೊಂತಾರ ಇಸ್ ಬಂದಿಎಲ್ಲಾ ನೀರ ಆವಾ.

ಅಲ್ಲೊಂದು ನೀರಿನ ಬಾಟಲ್ ಅದ ಅಲ್ .

ಇಲ್ಲಿ ಆಲದ ಗಿಡದ ಆದ ಇದ ಒಂದು ದೇವರ ಗುಡಿ ಅದ ಸೈಡ್ ಗ್ ತಗಡ ಒಂದು ಇಟ್ಟರೆ ತಗಡ ಹಚ್ಚರಾ.

ಒಂದು ಛಡಿ ಅದ ದೇವರ್ ಗುಡಿಯಾಗ್ ಇಬ್ಬರರ ಇಲ್ ಹೊರಗ್ ಚಪ್ಲಿ ಅವ ಎರಡು ಜೋಡ್.

ಒಂದ್ ಕಾರ್ ಅದ ಮತ್ ಆಕಡೆ ಒಂದ್ ಸೈಡ್ ಮನೆ ಅದ.

ಮತ್ತೆ ಇಲ್ಲೆ ಓ ರನ್ನಿಂಗ್ ಮಾಡೋದ್ ಅದ.

ಕನ್ನಡಿ ಕಲರ್ ಅಂಗಿಯದ ಫೋನದ ಕೈದಾಗ--

ಇದು ಮಣ್ಣಿಂದು ಗುಡ್ಡ ಮಾಡ್ಯಾರ ಇಲ್ಲೊಂದು ಸ್ಕೂಟಿ ಅದ ಇಲ್ಲೊಂದು ಜಿರಾಫೆ ಅದ.

ಬ್ಯಾಲರ್ ಗುಳವ ನೀಲಿ ಕಲರ್ ದು.

ಇಲ್ಲೊಂದ್ ಬೆಳ್ಳಂದ್ ಅರ್ಬಿ ಸಿಗ್ ಸಿಂದ್ ಅದ ಇಲ್ಲೊಂದ್ ಕ್ಯಾರಮ್ ಬೋರ್ಡ್ ಅವ--

ಗಾಡಿ ನಿಂತದ ಹೊರ-ಹೊರಗೊಂದು ಗಿಡಗಳವ ಸುತ್ತಮುತ್ತ.

ಕರ್ನಾಟಕ ಪ್ಲಾಸ್ಟಿಕ್ ಹೌಸ್ ಅಂತ ಕನ್ನಡದಗ ಬರೆದಿಂದ.

ಇಲ್ಲೊಂದು ಹಡಗಮ್ಯಾಲ ಕೆಂಪನ ಜಂಡಾ ಅದ.

ಇಲ್ಲಿ ನಾಲ್ಕು ಮಂದಿ ನಿಂತರೆ ಮನುಷ್ಯರು.

ಚಿತ್ರ ಇಳ್ಸ್ಯಾರ ಮನುಷ್ಯರ್ ಸ್ಟ ಇಂಚ್ ಕುಣಿಯೋದು.

ಇವು ಜಿಮ್ ವ್ಯಾಯಾಮ್ ಮಾಡೋವವ.

ಒಳಗ ಇಲ್ಲೊಂದ ಸಣ್ಣು ತಟ್ಟಿ ತರಹದ ಆಫೀಸ್ ಅದ.

ಈ ಗ್ರೌಂಡ್ ಇದ ನಾಕ್ ಮಂದಿ ಆಟ ಆಡತ್ತಾರ ಶಟಲ್ ಕಾಕ್ ಹಿಡ್ಡರಾ.

ಇಲ್ಲೇ ಹಾರ್ಲಿಕ್ಸ್ ಅದನ್ ಇಟ್ಟಾರಾ ಮ್ಯಾಲ ಪೌಡರ್ ಅದನು.

ಇದು ಒಂದ್ ಗ್ರೌಂಡ್ ಅದ.

ಇದರ್ ಒಳಗೆಲ್ಲ ಉ- ಕರೆದಿ ಮಾಡೋ ಬಟ್ಟೆ ಇಟ್ಟಿನ್ದವಇಲ್ ಲೆದರ್ ಬಟ್ಟಿ ಅವ.

ಇಲ್ಲಿ ಎರಡು ಗೊಂಬೆಗಳು ಇಟ್ಟಾನ ಎಲ್ಲಾ ಬಟ್ಟೆಗಳು ಸಿಗಶ್ಯನ.

ಮುಂದ್ ಟೆಂಪು ನಿಂತದ ಒಂದು ಚಾ ಬಂಡಿ ಅದ.

ಓ ಎಡ್ ಗಿಡಗಳವಒಂದ್ ಟವರ್ ಅದ.

ಇದು ಒಂದು ಬ್ಯಾನರ್ ಅದ ಬ್ಯಾನರ್ ಮೇಲೆ ಆಟೋ ಅವ.

ಅಲ್ ಬೆಳ್ಳಂದು ಬ್ಯಾನರ್ದಾಗ್ ಏನೋ ಬರ್ದಿಂದ್ ಅದ.

ಇದು ಒಂದು ಆಫೀಸ ಅದ ಇಲ್ಲೊಬ್ಬ ಮನುಷ್ಯನ ನೇಳ ಅದ.

ಇಲ್ಲಿ ಒಂದ ಬೆಳ್ಳನ ದೇಬ್ಬಿ ಅದ.

ಲೈಟ್ ಆವಾ ಅದರಾಗ ಒಂದ್ ಬಾಕ್ಸ್ ಅದ.

ಇಲ್ಲೊಂದ್ ಸ್ವಿಚ್ ಅದ ಇಲ್ ಕರೆಂಟ್ ವೈರ್ ಅವ.

ಇವು ಕಲರ್ ದ ಪ್ರಿಂಟ್ ಹಚ್ಚಿಂದವ

ಎದುರ್ ಸಣ್ಣ್ ಸಣ್ಣ್ ಗಿಡಗುಳವ ಇ--

ಇಲ್ಲಿ ಎರಡು ಗೊಂಬೆಗಳು ಮನುಷ್ಯ ಹಚ್ಚಾರ.